ಅಲ್ನೋಡಪ ಇಷ್ಟವಾದ ಚಾಕಲೇಟ್ ಮಾತ್ರ ಸ್ಟಾಕ್ ಯಾವಾದಕಾದ್ರು ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ಎಪ್ಪತ್ತಾರು ದ್ ಒಂದ್ ಪ್ಯಾಕ್ ಇದೆ ಅದು ಮಾತ್ರ ನಾವು ಐದು ಹತ್ತು ರೂಪಾಯಿದೆ ತಗೊಂಡ್ ತಿಂತೀವಿ ಯಾಕಂದ್ರ ಅದು ಬಾರಿ ಟೇಸ್ಟ್ ಇರತ್ತೆ.